ಮತ್ತು ಅದರ ಸುತ್ತಲೂ ಹಸಿರು ಹಚ್ಚ ಹಸಿರಾದ ಹುಲ್ಲುಗಳಿದ್ದಾವೆ.

ಮತ್ತು ಟೇಬಲ್ ಮೇಲೆ ಹಸಿರು ಬಣ್ಣದ ಬಟ್ಟೆಯನ್ನು ಹಾಸಲಾಗಿದೆ.

ಮತ್ತು ಇಲ್ಲಿ ಒಂದು ಕುಂಬಳಕಾಯಿ ಅನ್ನು ನೇತು ಹಾಕಿದ್ದಾರೆ ಮತ್ತು ಇಲ್ಲಿ ಎ ಕೆಂಪು ಬಣ್ಣದ ಬೋರ್ಡ್ ಇದೆ.

ಇಲ್ಲಿ ಪೆಟ್ರೋಲ್ ಪಂಪಿದೆ ಏರಿಯಾ ಕಾರ್ಸ್ ಅಂತ ಒಂದು ಬೋರ್ಡ್ ಇದೆ ಇಲ್ಲಿ ಕಾರುಗಳಿದ್ದಾವೆ ಮತ್ತು ಅದಕ್ಕೆ ಗಾಲಿಗಳಿದ್ದಾವೆ.

ಮತ್ತು ಇಲ್ಲಿ ನೀಲಿ ಬಣ್ಣದ ಬುಟ್ಟಿ ಇದೆ.

ಮತ್ತು ಅದಕ್ಕೆ ಗಾಲಿಗಳಿದ್ದಾವೆ ಕಪ್ಪು ಬಣ್ಣ ವಾಹನದ ಬಣ್ಣ ಬಿಳಿ ಮತ್ತು ಆರೆಂಜ್ ಬಣ್ಣದಿಂದ ಕೂಡಿದೆ ಮತ್ತು ಅದಕ್ಕೆ ಡೋರುಗಳಿದ್ದಾವೆ ಮತ್ತು ಇಲ್ಲಿ ಒಂದು ಹಚ್ಚಹಸಿರಾದ ಗಿಡವಿದೆ.

ಟೆಕೆಗಳಿಗೆ ಪರ್ದ ಬಟ್ಟೆ ಪರ್ದ ಅನ್ನು ಹಾಕಲಾಗಿದೆ.

ಮತ್ತೆ ಇಲ್ಲಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ.

ಕೊಣೆಯ ಒಳಗೆ ಚೇರುಗಳಿದ್ದಾವೆ ಮತ್ತು ಟೇಬಲ್ಸ್ ಗಳಿದ್ದಾವೆ ಮ್--